ಧ್ವಜವು ಹಾರಾಡುತ್ತಿದೆ ಆ ಧ್ವಜದಲ್ಲಿ ಕೇಸರಿ ಬಿಳಿ ಹಸಿರಿನಿಂದ ಕಂಗೊಳಿಸುತ್ತಾ ಇದೆ ಹಾಗೂ ಈ ದೃಶ್ಯದಲ್ಲಿ ಕೆಲವು ಪ್ರೇಕ್ಷಕರು ಕೂಡ ಕುಳಿತಿದ್ದಾರೆ.

ಒಂದು ಸುಂದರವಾದ ಜಲಪಾತವಾಗಿ ಕಾಣಿಸ್ತಾ ಇದೆ ಹಾಗೂ ಇದರ ಪಕ್ಕದಲ್ಲಿ ಹಳೆಯದಾದ ಒಂದು ದೇವಸ್ಥಾನವು ಕಂಡು ಬರುತ್ತಾ ಇದೆ.

ಹಾಗೂ ಈ ದೃಶ್ಯದಲ್ಲಿ ಒಂದು ಕಂದು ಬಂಡೆಯ ಮೇಲೆ ಯಾರಿಗೂ ಪ್ರವೇಶವಿಲ್ಲ ಎಂದು ಕೂಡ ಸೂಚಿಸುತ್ತಿದ್ದಾರೆ ಹಾಗೂ ಒಂದು ಫಲಕದಲ್ಲಿ ಇಲ್ಲಿ ಯಾರು ಸ್ನಾನ ಮಾಡಬಾರದು ಎಂದು ಕೂಡ ಸೂಚನೆಯನ್ನು ತಿಳಿಸಿದ್ದಾರೆ .